ಯಾವ ರೀತಿ ಒಳಗಡೆ ಆಲ್ರೆಡಿ ಇಬ್ಬರು ಜನ ನಿಂತುಕೊಂಡಿ ಎ_ಟಿ_ಎಮ್ ಆತ್ರ ದುಡ್ಡು ಡ್ರಾ ಮಾಡುತಿರೋದುನ ನಾವು ಇಲ್ಲಿ ನೋಡಬಹುದು. ನಂತರ ನೋಡಬಹುದು ಯಾವ ರೀತಿ ಆಚೆಗಡೆ ಗಾಡಿನ ನಿಲ್ಲಿಸಿದರೆ ಇವ್ರು ಸ್ಕೂಟಿನ ಅಂತ ಇಲ್ಲಿ.

ನಂತರ ನೋಡ್ತಾ ಇರಬಹುದು ಬೇಕಾದ ಟೂಲ್ಸ್ ಯಾವ ರೀತಿಯಲ್ಲಿ ಒಂದು ಡ್ರಾರ್ ಅಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ನೋಡ್ತಾ ಇರಬಹುದು ಅದೇ ಗಡ್ಡ

ನಾವಿಲ್ಲಿ ನೋಡುತ್ತಿರಬಹುದು ಯಾವ ರೀತಿ ಒಂದು ರೈಲ್ವೆ ಸ್ಟೇಷನ್ ನಮಗೆ ಕಾಣಿಸಿತ್ತಿದೆ ಅಂತ ಸೋ ನಾವಿಲ್ಲಿ ನೋಡ್ಬೋದು ಯಾವ ರೀತಿ ಅಲ್ಲಿ ಎರಡು ನಾಯಿ ಮೂರು ನಾಯಿಗಳು ನಿಂತಿರುವುದನ್ನು ನೋಡುತ್ತಿದ್ದೇವೆ ಆತರ ಮಿಡಲ್ ಲ್ಲಿ ಒಬ್ಬ ಮನುಷ್ಯರು ನಿಂತಿರುವುದನ್ನು ಕೂಡಾ ನಾವಿಲ್ಲಿ ನೋಡ್ಬೋದು.

ನಂತರ ಯಾವ ರೀತಿ ಎ ಟಿ ಎಂ ನ ಡೋರ್ ಯಾವ ರೀತಿ ಇದೆ ಎಂಬುದು ನಾವು ಇಲ್ಲಿ ನೋಡಬಹುದು ನಂತರ ಮೆಟ್ಟಿಲು ತರ ಯಾವ ರೀತಿ ಇದೆ ಅಂತ ನಾವು ನೋಡಬಹುದು ಯಾವ ರೀತಿ ಕಾಣಿಸುತ್ತಿದೆ .